ಈ ಚಿತ್ರದಲ್ಲಿ ಒಂದು ನಂದಿನಿ ಮಿಲ್ಕ್ ಪಾರ್ಲರ್ ಅನ್ನು ಕಾಣಬಹುದು.

ಹಾಗೆಯೇ ಪಕ್ಕದಲ್ಲಿ ಒಂದು ನಾಯಿ ಕೂಡ ಮಲಗಿದೆ.

ಇಲ್ಲಿ ಸಾಕಷ್ಟು ಜನರು ಕೆಂಪು ಬಣ್ಣದ ಕುರ್ಚಿಯಲ್ಲಿ ಕುಳಿತಿದ್ದಾರೆ ಕೆಲವರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಹೋಟೆಲ್ ನ ರಿಸೆಪ್ಶನ್ ಅನ್ನು ನೋಡಬ--

ಈ ಚಿತ್ರದಲ್ಲಿ ಒಂದು ಆಟದ ಮೈದಾನದಲ್ಲಿ ಏನೋ ಸ್ಪರ್ಧೆ ಇರುವುದನ್ನು ನಾವು ನೋಡುತ್ತೇವೆ.

ಈ ಚಿತ್ರದಲ್ಲಿ ಸಾಕಷ್ಟು ಜನರು ಮೆಟ್ಟಿಲಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ ಮತ್ತು ಮೂರು ಜನ ಕುಳಿತಿದ್ದಾರೆ--

ಹಾಗೆಯೇ ಕಂದು ಬಣ್ಣದ ಟೇಬಲ್ ಮೇಲೆ ಒಂದು ಹೆಲ್ಮೆಟ್ ಇದೆ.

ಹಿಂಬದಿಯಲ್ಲಿ ಐಡಿಯಾ ಎಂಬ ಬ್ಯಾನರ್ ನ ಮೇಲೆ ದೇವರ ಫೋಟೋ ವನ್ನು ಗಮನಿಸಬಹುದು.

ಹಾಗೆಯೇ ದೂರದಲ್ಲಿ ತೆಂಗಿನ ಮರಗಳು ಸಹ ಕಾಣಿಸುತ್ತಿವೆ.

ನೀರಿನಲ್ಲಿ ಸಾಕಷ್ಟು ಹುಲ್ಲುಗಳು ಮತ್ತು ಬೇಡವಾದ ಗಿಡಗಳು ಸಹ ಬೆಳೆದಿವೆ.

ಸಾಕಷ್ಟು ಗಿಡ ಮತ್ತು ಮರಗಳು ಪಾರ್ಕಿನಲ್ಲಿ ನೋಡಬಹುದು ಹಾಗೆಯೇ ಹಿಂಬದಿಯಲ್ಲಿ ಕಟ್ಟಡಗಳು ಸಹ ನೋಡುತ್ತೇವೆ.

ಸಾಕಷ್ಟು ಜನರು ಇಲ್ಲಿ ಕುಳಿತು ಊಟ ಮಾಡುತ್ತಿರುವುದನ್ನು ನೋಡಬಹುದು.

ಹಾಗೆಯೇ ಹೂ ತೋಟದ ಹಿಂಭಾಗದಲ್ಲಿ ಒಂದು ಬಾಳೆಹಣ್ಣಿನ ತೋಟವು ಸಹ ನೋಡುತ್ತೇವೆ.